ಹಾಗೆ ಅಲ್ಲಿ ಬಾಗಿಲಿಗೆ ಆರ್ಟಿಫಿಷಿಯಲ್ ಹೂವದಿಂದ--

ಹಾಗೆ ಹಾಗೆ ಸೂಕ್ ಹಾಗೆ ಅಲ್ಲಿ ಸುತ್ತಲೂ ತುಂಬ ಚನ್ನಾಗಿ ಗಿಡಗಳಿದ್ದಾವೆ.

ಹಾಗೆ ಅವರು ಕೆಲಸ ಕೂಡ ಮಾಡ್ಕೋತಿದ್ದಾರೆ.

ಹಾಗೆ ಇಲ್ಲಿ ಎರಡು ಸ್ಕೂಟಿ ಮತ್ತು ಒಂದು ಬೈಕ್ ಕೂಡ ನಿಂತಿದೆ.

ಇದು ಒಂದು ಬೆಡರೂಮ್ ಇದೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತಿದೆ.

ಕೂ ಟೇಬಲ್ ಇದೆ ಹಾಗೆ ಕುಳಿತುಕೊಳ್ಳಲು--

ಹಾಗೆ ಸುತ್ತಲೂ ಅಲ್ಲಿ ಬಹಳಷ್ಟು ಮರಗಳು ಕೂಡ ಇದ್ದಾವೆ.

ಇಲ್ಲಿ ಒಂದು ಎರಡು ಮೂರು ಟಮ್ ಟಮ್ ಕೂಡ ಇದ್ದಾವೆ ಅಕಡೆ ಸ್ವಲ್ಪ --

ಇದು ಒಂದು ದೊಡ್ಡ ಶಾಲೆ ಇದೆ.

ಕ್ಕ ಗು ಗುಡಿಸಿನ ಮನೆ ಇದೆ ಮೇಲ್ಗಡೆ ತಡ್ಗ ಹಾಕಿದ್ದಾರೆ.

ಅಂಡ್ ಕಿಡ್ಸ್ ವೇರ್ ಅಂತೆ ಬ್ಯಾನರ್ ಹಾಕಿದ್ದಾರೆ.

ಹಾಗೆ ಅಲ್ಲಿ ಸ್ವಲ್ಪ ಇಬ್ಬರು ಮ್ಮ್ ನಿಂತಿದ್ದಾರೆ.

ಹಾಗೆ ಅಲ್ಲಿ ಸ್ವಲ್ಪ ಜನ ಕುಳಿತುಕೊಂಡು--

ಅಲ್ಲಿ ಬಹಳಷ್ಟು ಜನರಿದ್ದಾರೆ ಹಾಗೆ ದೋಣಿ ಕೂಡ ಇದ್ದಾವೆ ಅಲ್ಲಿ ನೀರಿನಲ್ಲಿ ಹೊ--

ಓಡಾಡುತ್ತಿದ್ದಾರೆ ಹಾಗೇ ನಿಂತು ನೋಡುತ್ತಿದ್ದಾರೆ ಬಹಳಷ್ಟು ಜನರು.

ಇದು ಒಂದು ಬ್ಯಾಂಕ್ ಇದೆ ಹಾಗೆ ಹೊರಗಡೆ ಒಬ್ಬ ಮನುಷ್ಯ ಫೋನ ನ್ನು ಹಿಡಿದು ಅದನ್ನು ಸೆಲ್ಫಿ ತೆಗೆದುಕೋಳುತ್ತಿದ್ದಾನೆ ಹಾಗೆ ಪಕ್ಕದಲ್ಲಿ ಒಂದು --

ಹಾಗೆ ಅಲ್ಲಿ ನಾಲ್ಕೈದು ಜನ ಕೂಡ ಇದ್ದಾರೆ.

ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ.

ಎ ಶೇಟರ ಕೂಡ ತರೇದಿದ್ದಾರೆ ಗ್ಲಾಸ್ ಕೂಡ ಇದ್ದಾವೆ ಅದಕ್ಕೆ ಹಾಗೆ ಅಲ್ಲಿ--

ಹಾಗೆ ಇಲ್ಲಿ ಎರಡು ದೋಣಿ ಕೂಡ ಇದ್ದಾವೆ.

ಹಾಗೆ ಅಲ್ಲಿ ಪಕ್ಷಿಗಳು ಕೂಡ ಇದ್ದಾವೆ.

ಅಲ್ಲಿ ಬಹಳಷ್ಟು ಜನ ಇದ್ದಾರೆ ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕ ಹೋಟೆಲ್ ಕೂಡ ಇದೆ.

ಸ್ಕೂಟಿ ಬೈಕ್ ಕೂಡ ಇದ್ದಾವೆ ಬಹಳಷ್ಟು ಹಾಗೆಯೇ ಇಲ್ಲಿ ಪಕ್ಕದಲ್ಲೆ ಒಂದು ದೊಡ್ಡದಾದ ಗಿಡ ಕೂಡ ಇದೆ.

ಸೆಂಟ್ರಲ್ ಬ್ಯಾಂಕ್ ಆಪ್ ಇಂಡಿಯಾ ಅಂತೇ ಹಾಕಿದ್ದಾರೆ.

ಸಿ_ಪಿ_ಯು ಹಾಗೆಯೇ ಅವನು ಫೋನ್ ಅನ್ನು ತೋಗೊಂಡು ಸೆಲ್ಫಿ ತಗೊಳ್ತಿದ್ದಾನೆ.